ಕಟಿಂಗ್ ಶಾಪ್ ಅಲ್ಲಿ ಹುಡಗೂರು ಅಂಕಲ್ ಮಕ್ಳು ಮತ್ ಹೆಣ್ ಮಕ್ಳು ಗಂಡ್ ಮಕ್ಳು ಎಲ್ಲರು ಕೂಡ ಹೋಗಿ ಕಟಿಂಗ್ ನ ಮಾಡ್ಸ್ಕೊಳ್ ಮಾಡ್ಕೊಳ್ಸ್ತಾರೆ. ಕಟ್ಟಿಂಗ್ಸ್ ನ ಮಾಡ್ಸ್ಕೊಳ್ಬೇಕಾದ್ರೆ ಅವರಿಗೆ ಯಾವ್ ಯಾವ್ ಸ್ಟೈಲ್ ಇಷ್ಟ ಆಗತ್ತೋ --

ಸೇತುವೆನೇ ಮುಳುಗ್ ಹೋಗತ್ತೆ ಅವಾಗ ಆ ಕಡೆ ಇಂದ ಈ ಕಡೆ ಜನ ಯಾರ್ ಪ್ರಯಾಣಿಸ್ತಾರೋ ಅವರಿಗೆಲ್ಲ ಆ ಟ್ರಾವೆಲ್ ಮಾಡೋದಿಕ್ಕೆ ತುಂಬಾನೇ ಕಷ್ಟ ಆಗತ್ತೆ.

ಇದು ಸ್ಪೀಕರ್ ಸ್ಪೀಕರ್ ಅಲ್ಲಿ ಎಷ್ಟೋ ಥರ ಸ್ಪೀಕರ್ಗಳಿರುತ್ತೆ . ಅದ್ ಎಷ್ಟ್ ಮೀಡಿಯಂ ಎಷ್ಟು--

ಅಹ್ ಯಾರ್ ಮ್ಯಾಚ್ ಇದ್ದಾಗ ಎಲ್ಲರು ಹೋಗಿ ಯಾರ್ಗೆಲ್ಲ ನೋಡದಕ್ಕೆ ಇಷ್ಟ ಇರತ್ತೆ ಅವರ್ ಹೋಗಿ ಟಿಕೆಟ್ ನ ತೊಗೊಂಡ್ ಸ್ಟೇಡಿಯಂ ಅಲ್ಲಿ ನೋಡ್ತಾರ. ಹಾ ಅದೇ ಥರ ಫ್ರೀ ಇರೋ ಟೈಮ್ ಅಲ್ಲಿ ಯಾರಾದ್ರೂ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡವರ್ ಕೂಡ ಸ್ಟೇಡಿಯಂ ಯಲ್ ಹೋಗಿ ಪ್ರಾಕ್ಟೀಸ್ ನ ಮಾಡ್ತಾರ.

ಈ ಅಂಗಡಿಲಿ ಎಲ್ಲ ಥರ ಐಟೆಮ್ಸ ಅಂದ್ರೆ ಸ್ನಾಕ್ಸ್ ಐಟೆಮ್ಗಳ್ ಸಿಗತ್ತೆ. ಕುರ್ಕುರೆ ಬಿಸ್ಕೇಟ್ ಚಾಕೊಲೇಟ್ ಮಿಕ್ಷರ್ ಎಲ್ಲ ಥರ ವ್ಯರಟಿಸ್ ಬೂಸ್ಟ್ ಹಾರ್ಲಿಕ್ಸ್ ಮತ್ತೆ ಬಿಸ್ಗೆರಿಗಳು ಪೇಸ್ಟು ಅದೇಲ್ಲಾಗಳು ಸಿಗತ್ತೆ. ಜೊತೆಗೆ ಅಹ್ ಜೂಸು ಹಾಲು ಟೀ ಕಾಫಿ ಮೊಸರು ಎಲ್ಲಾನು ಈ ಅಂಗಡಿಲಿ ಸಿಗತ್ತೆ.

ಇದು ಮಾರ್ಕೆಟ್ ಅದ್ರಲ್ಲೂ ಹಬಕ್ಕೆ ಅಂತ ಸೆಪೆರೇಟ್ ಆಗ್ ಇರತ್ತಲ್ಲ ಆತರ ಮಾರ್ಕೆಟ್ ಇದು.

ಮಾಡರ್ನ್ ಹೇರ್ ಡ್ರೆಸ್ಸರ್ಸ್ ಇಲ್ಲಿ ಅಹ್ ಜೇಂಟ್ಸ್ಗೆ ಮತ್ತೆ ಹುಡಗುರ್ಗೆ ಏ ಯಾವದೇ ಡಿಸೈನ್ಸ್ ಹೇರ್ ಸ್ಟೈಲ್ ಬೇಕಿದ್ರೂ ಕೂಡ--

ಜಾಸ್ತಿ ಆಗತ್ತೆ ಮೀನ್ ಅಲ್ಲಿ ಎಷ್ಟೋ ಥರ ಮೀನ್ ಇದೆ. ಕಾಟ್ಲೆ ಮೀನು ಜಿಲೇಬಿ ಮೀನು ರಾವ ಮೀನು ರಾಟೆ ಮೀನು ಅಂತ ಹೇಳಿ ಎಷ್ಟೋ ಥರ ಮೀನ್ ಇವೆ. ಮತ್ತೆ ಅತಿ ಚಿಕ್ಕು ಪ್ರಾಣೀನೂ ಮೀನೇ ಮತ್ತೆ ಅತಿ ದೊಡ್ಡ ಪ್ರಾಣಿ ಕೂಡ ಮೀನೇ. ಆ ಮೀನ್ ಅಲ್ಲಿ ತುಂಬಾ ತುಂಬಾ ಕಲರ್ ಗಳನ್ನ ನೋಡಬೋದು--